ಇಲ್ಲಿ ಒಂದು ಕಲ್ಲಿನ ದೇವಸ್ಥಾನ ಇದೆ ಮೆಟ್ಟಿಲುಗಳಿದೆ ಕೋಟೆ ಇದೆ ಎರಡು ಎಲ್ಲೋ ಇದೆ ಗೋಲ್ ಗುಂಬಜ್‌ ತರ ಇದೆ ಮೇಲ್ಗಡೆ--

ಕೂರಲಿಕ್ಕೆ ಸೋಫಾ ಇದೆ ಮತ್ತೆ ಅದರ ಮೇಲೆ ಬ್ಯಾಗು ಮತ್ತೆ ಕವರ್ ಇದೆ ಪಕ್ಕ ಮೆಟ್ಟಿಲುಗಳಿದೆ ಕಂಬಿ ಇದೆ ಈ ಕಡೆ ಒಂದು ಬೋರ್ಡ್ ಇದೆ ಮತ್ತೆ ಒಂದು ಮರದ್ ಇದ್ ಇದೆ.

ಇಂಡಿಯನ್ ಆಯಿಲ್ ಅಂತ ಬೋರ್ಡ್ ಇದೆ ಒಂದು ಪದ ಇದೆ ಆಟೋಗಳಿದೆ ಆಟಗಳಿಗೆಲ್ಲ ವೈಟ್ ಬ್ಯಾಲೆಟ್ .